ಇಂಥವೆಲ್ಲ ಅಡ್ವಾನ್ಸ್ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಇಡಬೇಕ್ರಿ ಕ ಕರೆ ನೋಡೋಕ್ ಹೋದ್ರ ಯಾವಾಗ್ ಯೂಸ್ ಆಗ್ತಾವ್ ಹೇಳಕ್ ಬರಲ್ಲ ಇವು ಬಾಳ ಕುತ್ ಐತ್ರಿ ಇದು.

ಹೊ ಶಿಲಾಗುಡಿ ಇದು ಎಂಥಾ ಗುಡಿ ರೀ ಇದು ಈಗ ನೋಡಿದ್ರೆ ಬರೇ ಕಾಂಕ್ರೀಟ್ ಎಲ್ಲಾ ಉದುರ್ ಬೀಳ್ತಾಯಿತಿ.

ಇದು ನೋಡ್ರಿ ಒಂದೇ ಕಲ್ಲಿನಂಗೆ ಮಾಡಿದ್ದಾರೆ. ಇವೆಲ್ಲ ಎಷ್ಟು ನೋಡೋಕ್ ಮಸ್ತ್ ಅಯ್ತ್ರಿ

ಇದು ಸಾವಿರ ಸಾವಿರ ವರ್ಷ ಆದ್ರೂ ಏನು ಆಗುದಿಲ್ಲ ಒಂದೇ ಕಲ್ಲಿನಾಗ ಕೆತ್ತಿದ್ ಐತ್ರಿ ಇದು ಯೆಸ್ಟ್ ಚೆನ್ನಾಗ್ ಅಯ್ತ್ರಿ.

ಅದ್ರಗೆಲ್ಲೆ ಹಂದಿ ಪಿಳ್ಳೆನೆ ಇರ್ತಾವ್ರಿ ಒಟ್ಟ ಇವ್ ನೋಡ್ರಿ ಯೆಟ್ ಮಸ್ತ್ ಐತ್ರಿ ತಿರ್ಗಾಡ್ಲಿಕ್ ಹೋದ್ರ ಬಾರಿ ಐತ್ ನೋಡ್ರಿ ಇವು ಒಂದು ಸುಕಕರಿಕ ಅನುಭವ ಅಯ್ತ್ರಿ ನೋಡ್ರಿ ಇದು.

ಲೈಟಿಂಗ್ ಬಿಟಿಂಗ್ ಬಾರಿ ಮಾಡಿದ್ದಾರೆ ಮಸ್ತ್ ಅಯ್ತಿ.

ಒಹ್ ಲೈಬ್ರರಿ ಅಯ್ತ್ರಿ ಇದು. ಲೈಬ್ರರಿ ಯಾಗ ಹೋದ್ರ ಎಷ್ಟ್ ಚೆನ್ನಾಗ್ ಅನ್ಸ್ತಾಯಿತ್ರಿ. ಎಲ್ಲಾ ಸಾಹಿತ್ಯ ಕತಾ ಕತಾ ಕಾದಂಬರಿ ದಿನ ಪತ್ರಿಕೆ ಸಾಪ್ತಾಹಿಕ ಎಲ್ಲ ಓದ್ಬಹುದು ರೀ ಇಲ್ಲಿ.